ನಾವು ನೋಡುವಂತಹ ಒಂದು ದೃಶ್ಯ ಎಂದು ಹೇಳಾಗುತ್ತದೆ ಇಲ್ಲಿ ಹಲವಾರು ಜನರಿಗೆ ಉಪಯುಕ್ತವಾಗುವಂತಹ ಒಂದು ಆಹ್ ತುಂಬಾ ಚೆನ್ನಾ--

ಇದೊಂದು ಸ್ಪರ್ಧೆಯನ್ನು ಇಟ್ಟಿರುವಂತಹ ಒಂದು ದೃಶ್ಯ. ಇಲ್ಲಿ ಬಹಳಷ್ಟು ಜನರು ಎತ್ತುಗಳನ್ನು ಕೆ ಸರಿನ ನೀರಿನಲ್ಲಿ ಓಡಿಸಿಕೊಂಡು ಹೋಗಬಹುದು.

ಇದೊಂದು ಸ್ಪರ್ಧೆ ಎಂದು ಹೇಳಲಾಗುತ್ತದೆ ಬಹುತೇಕ ಜನರಿಗೆ ಉಪಯೋಗವಾಗುತ್ತದೆ ಯಾಕಂದ್ರೆ ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಹಣವನ್ನು ಕೊಡುತ್ತಾರೆ. ಆ ನಂತರ ವೊಳ್ಳೆಯ ಬಹುಮಾನ ಇರುವುದು ಯಂದು ಹೇಳಲಾಗಿರುತ್ತದೆ.

ಇಲ್ಲಿ ಯಾವುದೇ ತರಹದ ತಾಜ್ಯ ವಸ್ತುಗಳು ಇಲ್ಲ ಬಹಳ ನೀಟಾಗಿ ಇಟ್ಟುಕೊಂಡಿದ್ದಾರೆ ಇಂತಹ ಆಟ ಆಡಲು ಬಹಳ ಖುಷಿ ಆಗುತದ್ದೆ ಸ್ನೇಹಿತರೆಲ್ಲ ಸ್ನೇಹಿತರೆಲ್ಲ ಆಟ ಆಡುತಿದ್ದರೆ.

ಈ ಒಂದು ಪ್ಲೇ ಗ್ರೌಂಡ್ ಎಂದು ಹೇಳಲಾಗುತ್ತದೆ ಬಹುತೇಕ ಜನರು ಆಟವನ್ನು ಆಟವಾಡುತ್ತಿರುವುದು ನಾವು ನೋಡಬಹುದು ಬಹಳ ಅಷ್ಟು ಜನ ಇಂತಹ ಪ್ಲೇ ಗ್ರೌಂಡ್ ಅಲ್ಲಿ ಆಟವಾಡಲು ಕುಶಿ ಆಗುತ್ತೆ ಏಕೆಂದ್ರೆ ಬಹಳ ದೊಡದಾಗಿ ಇರುವುದು.

ಒಂದು ದೇವಸ್ಥಾನದ ಮುಂದೆ ನಿಂತಿರುವ ದೃಶ್ಯವನ್ನು ನಾವು ನೋಡಬಹುದು.

ಒಂದು ಶಟಲ್ ಕೋಕ್ ಆಡುತ್ತಿರುವ ದೃಶ್ಯವನ್ನು ನಾವು ನೋಡ್ತಿರುವಂತ ಒಂದು ದ್ರಿಶ್ಯ ಬಹುತೇಕ ಜನರು ಉಪಯೋಗಿ ಇರುವಂತ ಒಂದು ಶಟಲ್ ಕಾಕ್ ಬಹಳ ಅಷ್ಟು ಜನ ಆಟಾಡುತಾರೆ .

ಇಲ್ಲಿ ಯಾವದೆ ತರಹದ ತ್ಯಾಜ್ಯ ವಸ್ತುಗಳು ಇಲ್ಲ ಬಹಳಷ್ಟು ಜನರು ಅವರು ಆಟವಾಡುವಂತ ಮಕ್ಕಳಿಗೆ ಬಹಳಷ್ಟು ಜನರಿಗೆ ಉಪಯುಕ್ತವಾಗಿರುವಂತ ಒಂದು ಪ್ಲೇಗ್ರೌಂಡ್ ಎಂದು ಹೇಳಲಾಗುತ್ತದೆ.

ಛೋಟು ರಾಣಿ ಅಬ್ಬಕ್ಕ ಎಂದು ಬಹಳ ಸುಂದರವಾಗಿ-- ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಬಹುತೇಲ್ ಜನರಿಗೆ ಉಪಯುಕ್ತ ವಾಗುವಂತ ಸ್ಟ್ಯಾಚು.